ಇದು ಒಂದು ದೀಪದ ಸ್ಟಂಬದಂತೆ ಕಾಣತ್ತಾ ಇದೆ. ಇಲ್ಲಿ ಮೇಲ್ಗಡೆ ಕುದರೆ ತರಾ ಒಂದು ಕೊಂಬೆ ನೇತಾಡುತ್ತಿದೆ. ದೂರದಲ್ಲಿ ಒಬ್ಬ ಒಬ್ಬಾ ವ್ಯಕ್ತಿ ನಿಂತು ನೋಡುತ್ತಿದ್ದಾನೆ. ಹಾಗು ದೂಳದಲ್ಲಿ ಒಂದು ಕುರ್ಚಿಯನ್ನ ನಾವು ಕಾಣಬಹುದು.

ಅಂಗಡಿಯನ್ನು ನೋಡಬಹುದು ನಾನಾತರಹದ ಸ್ಪೆಕ್ಟ್ ಗಳನ್ನೂ ನಾವು ಕಾಣಬಹುದು ಇಲ್ಲಿ ಲೆನ್ಸ್ ಕಾರ್ಟ್ ಬೋರ್ಡ್ ಅನ್ನು ಸಹ ನೋಡಬಹುದು ಇಲ್ಲಿ ಕಣ್ಣ ಅನ್ನು ಪರೀಕ್ಷೆ ಮಾಡಾಯಿಸಲು ಬರುತ್ತಾರೆ ಇಲ್ಲಿ ಒಬ್ಬಾ ವ್ಯಕ್ತಿಯನ್ನು ಸಹ ನೋಡಬಹುದು.

ಇಲ್ಲಿ ಕನ್ನಡದಲ್ಲಿ ರಾಯಲ್ ಓಕ್ ಹಾಗು ಇಂಗ್ಲಿಷ್ ನಲ್ಲಿ ರಾಯಲ್ ಓಕ್ ಅಂತಾ ಬರೆದಿದ್ದಾರೆ. ಇದ್ರ ಮೇಲೆ ಇಂಟರ್ನ್ಯಾಷನಲ್ ಫರ್ನಿಚರ್ ಅನ್ ಬೇಟೆಲ್ ಫ್ರೈಸ್ ಅಂತಾ ಸುಹಾ ಬರೆದಿದ್ದಾರೆ. ಪಕ್ಕದಲ್ಲಿ ನಾವು ಮನೆಗಳನ ಸಹ ಕಾಣಬಹುದು.

ಇದು ಒಂದಿ ನದಿಯ ಹಾಗೆ ಕಾಣಿಸುತ್ತಿದೆ ಈ ನದಿಯ ಸುತ್ತ ಮುತ್ತಲು ಕಟ್ಟುಗಳನ್ನು ನಿರ್ಮಿಸಲಾಗಿದೆ ಈ ನದಿಯ ಮುಂದುಗಡೆ ಜನರು ಸ್ನಾನವನ್ನು

ಇದು ಒಂದು ದೊಡ್ಡ ಕಟ್ಟವಾಗಿದೆ ಈ ಕಟ್ಟಡದ ಮುಂದೆ ಮನುಷ್ಯರು ಕುಳಿತುಕೊಂಡಿದ್ದಾರೆ ಈ ಕಟ್ಟಡದ ಹೆದುರುಗಡೆ --

ಇದು ಎ-ಎಲೆಕ್ಟ್ರಿಕ್ ಶಾಪ್ ಆಗಿದೆ ಇಲ್ಲಿ ಸೇಲ್ಸ್ ಅಂಡ್ ಸರ್ವೀಸ್ ಹೌಸ್ ಅಂಡ್ ವೈರಿಂಗ್ ಅಂತ ಬರಿಯಲಾಗಿದೆ.

ಇದೊಂದು ಚಿಕ್ಕದಾದ ಅಂಗಡಿಯಾಗಿದೆ ಇಲ್ಲಿ ಬೀಮ್ ಯುಪಿಐ ಸ್ಕ್ಯಾನರ್ ನ ನಾವು ನೋಡಬಹುದು ಹಿಂದೆಗಡೆ ಫ್ರಿಡ್ಜ್ ನಲ್ಲಿ--

ಈ ಎಟಿಎಂ ಮಷಿನ್ ನ ಎಡಗಡೆ ಕಸದ ಬುಟ್ಟಿಯನ್ನು ಕಾಣಬಹುದು ಕಾಣಬಹುದಾಗಿದೆ ಮತ್ತು ಇಲ್ಲಿ ಚಿಲಕ ಹಾಕಿ ಬೀಗ ಹಾಕಲಾಗಿದೆ.

ಈ ದೃಶ್ಯದಲ್ಲಿಒಂದು ನದಿಯ ಪಕ್ಕ ಮೀನುಗಾರರು ಮೀನನ್ನು ಹಿಡಿದು ಪೆಟ್ಟಿಗೆಯಲ್ಲಿ ಹಾಕುತ್ತಿರುವ ದೃಶ್ಯವನ್ನು ಗಮನಿಸಬಹುದು.